ಅವರು ಕಬಾಬ್ ತಿನ್ ನ್ ಸಾಂಬಾರ್ ಅಂದ್ರೆ ನನ್ ಮಗ ನಮ್ ಹಸ್ಬೆಂಡ್ ಅವರು ಸಾಂಬಾರ್ ಅಲ್ಲಿ ತಿನ್ಕೊಂತಾರೆ ನಮ್ಗೆ

ಲೈಬ್ರರಿ ನಮ್ಮೂರಲ್ಲೂ ಇದೆ ಅಂದ್ರೆ ನಮ್ಮ ಹುಡುಗರು ಏನು ಉಪಯೋಗ ಇಲ್ಲ ಅನ್ಬಿಟ್ಟು ಕಾಲೇಜಲ್ಲಿ ಲೈಬ್ರರಿ ಉಪಯೋಗಿಸಿಕೊಂಡು ಅಲ್ಲೇ ಓದ್ತಾ ಇದ್ದಾರೆ ಅಲ್ಲೇ ಸರ್ಚ್ ಮಾಡ್ತಾ ಇದ್ದಾರೆ ಎಲ್ಲ ಇದು ತೊಂಗೊಂದ್.

ಅಹ್ ಅಹ್ ಅಹ್ ಸಿಟಿ ಕಡೆ ಸ್ಪೆಷಲ್ಲು ಇರುವಷ್ಟು ಇಲ್ಲಿ ನಮ್ಮ ಹಳ್ಳಿಯಲ್ಲೂ ಕೊಡ್ತಾ ಇಲ್ಲ ಅದರಿಂದ ಬಸ್ಸು ಸೌಕರ್ಯ ನಮಗೆ ಕಮ್ಮಿ

ಕೆ.ಎಸ್.ಆರ್.ಟಿ. ಸಿ. ಬಸ್ ಸ್ಟಾಂಡ್ ಅಂತ ಅಂದ್ರೆ ಮೈಸೂರ್ ಬಸ್ ಸ್ಟಾಂಡ್ ನೋಡಿದೀವಿ ತುಂಬ ಕ್ಲೀನ್ ಆಗಿದೆ. ಹೋಟೆಲು ಅಲ್ಲೇ ಇದೆ ನಾವು ಏನಾದ್ರು ಊಟ ಮಾಡಬೇಕೆಂದ್ರೆ ಸ್ವಚ್ಛತೆಯಾಗು ಇದೆ.

ನಾವು ಓದ್ತಿದ್ವಾಗ್ಲೂ ಆಟೋ ಗ್ರೌಂಡ್ ಎಲ್ಲ ಇರ್ತಿದ್ವೋ ಮತ್ತೇ ಕೊಕ್ಕೋ ಕಬಡ್ಡಿ ಆ ಮತ್ತೆ ವಾಲಿಬಾಲ್ ಅಂತೂ ಆಡ್ತಿದ್ವಿ ಹೋದಾಗ ಹೋದಾಗ ನಾವ್ ನಾವ್ ಸ್ಕೂಲ್ ಹೋಗ್ತಿದ್ದಾಗ.